ಇದು ಒಂದು ಥಿಯೇಟರ್ ಆಗಿದೆ ಇದ್ರಲ್ಲಿ ಚೇರ್ ರೆಡ್ ಕಲರ್ ಅಲ್ಲಿ ಇದೆ ಮತ್ತು ಫಾನ್ ಗಳನ್ನ ನಾವು ನೋಡಬಹುದು ಚಿಕ್ಕ ಚಿಕ್ಕ ದೂರಗಳನ್ನು ಕೂಡ ನಾವು ನೋಡಬಹುದು.

ಇದು ಒಂದು ಕಾಲಿಯ ಜಾಗ ಇಲ್ಲಿ ನಾಲಕ್ಕು ಚೇರು ಗಳನ್ನು ಇಟ್ಟಿದ್ದಾರೆ ಮತ್ತು ಸಿಂಬಿಯಂಗೆ ಸುತ್ತಿ ಮೂಲೆಯಲ್ಲಿ ಏನನ್ನೋ ಇಟ್ಟಿದ್ದಾರೆ ಮತ್ತು ಇಲ್ಲಿ ಕಂಬಗಳನ್ನು ನಾವು ನೋಡಬಹುದು.

ಇದು ಒಂದು ರೈಲ್ವೆ ನಿಲ್ದಾಣವಾಗಿದೆ ಇಲ್ಲಿ ಒಬ್ಬ ಜನರನ್ನು ನೋಡಬಹುದು ಅಕ್ಕ ಪಕ್ಕದಲ್ಲಿ ಎರಡು ರೈಲುಗಳು ನಿಂತಿದ್ದಾವೆ ಇಲ್ಲಿ --

ಒಂದು ಮೂರು ನಾಲ್ಕು ಜನ ಹುಡುಗರನ್ನು ನೋಡಬಹುದು ಒಂದು ಬೈಕ ನ್ನು ಕೂಡ ಇಲ್ಲಿ ನಿಲ್ಲಿಸಲಾಗಿದೆ .